ಇಲ್ಲಿ ಒಂದು ಸ್ಕೂಟಿ ಆಕ್ಟಿವಾ ನಿಂತಿದೆ ಅದರ ಮುಂದಗಡೆ ಪಾರ್ಕಿಂಗ್ ಅಂತ ಎಂದು ಬರೆದಿದ್ದಾರೆ.

ಅದರ ಪಕ್ಕದಲ್ಲಿ ಒಂದು ಶೆಡ್ಡಿದೆ ಶೆಡ್ ಅಂದ್ರೆ ಇಂಚಿನ ಶೆಡ್ ಲ್ಯಾಕ್ ಅಂತ ಇದೆ ಇಲ್ಲಿ ತರ ತರಹದ ಗಾರ್ಡನ್ ಗಳಿದ್ದಾವೆ.

ಸ್ಟೆಪ್ಸಿನಲ್ಲಿ ಒಂದು ರೋಡ್ ಕಾಣಿಸುತ್ತಿದೆ ರೋಡಿನಲ್ಲಿ ಒಂದು ಬ್ಲಾಕ್ ಕಲರ್ ಹಾಗೂ ಯೆಲ್ಲೋ ಕಲರ್ ಇದೆ ಪೇಂಟ್ ಮಾಡಿರೋ ಒಂದು ಡಿವೈಡರ್ ಇದೆ.

ಬೆಟ್ಟದ ಪಕ್ಕದಲ್ಲಿ ಒಂದು ಸುತ್ತ ಮನೆಗಳಿದ್ದಾವೆ ಹಾಗು ಫುಲ್ ಗ್ರೀನ ರೀ ಹಾಗೆ ಕೂಡ ಕಾಣಸ್ತಿದೆ.

ಹೀಟ್ ಕೊಡಗಳನ್ನ ಹಾಕಿ ತಮ್ಮ ಗ್ಯಾರೇಜ್ ಗಳನ್ನ ಅಳವಡಿಸಿಕೊಂಡಿದ್ದಾರೆ ಹಾಗು ಇಲ್ಲೊಂದು ಕಂಬ ಇದೆ ಕಂಬದಲ್ಲಿ ಮೋಟರ್ಸ್ ಅಂತ ಬರೆದಿದ್ದಾರೆ.

ಅದರ ಪಕ್ಕದಲ್ಲಿ ಒಂದು ಸಣ್ಣದಾಗಿ ಅಂದ್ರೆ ಇವಾಗಿನ ಹುತ್ತದಲ್ಲಿ ಇರುವಂತ ಗಿಡ ಆಗಿದೆ.

ಟಾಟಾ ಎ_ಸಿ ಯ ಎದ್ರುಗಡೆ ಒಬ್ಬ ಮನುಷ್ಯ ಇದ್ದಾನೆ ಮನುಷ್ಯನ ಪಕ್ಕದಲ್ಲಿ ಒಂದು ಎಕ್ಸ್ಪ್ರೆಸ್ ಅಂದ್ರೆ ಸ್ಮಾರ್ಟ್ ಅಂಗ್ಡಿ ಕಾಣುಸ್ತಾ ಇದೆ.

ಈ ಪಿಕ್ಚರ್ ಅಲ್ಲಿ ಏನ್ ತಿಳಿಸಬೇಕ ಏನಂದ್ರೆ ಇದು ರೂಮ್ ಆಗಿದೆ ರೂಮ್ ಇನ ಒಳಗಡೆ ಬ್ಲಾಕ್ ಗ್ಲಾಸ್ ಇದೆ ಅದರ ಕೆಳಗಡೆ ವೈಟ್ ಗೋಡೆ ಇದೆ.

ಗೋಡೆಯ ನೆಲ ಭಾಗದಲ್ಲಿ ಬ್ಲೂ ಕಲರ್ ಮ್ಯಾಟ್ ಹಾಸಿದ್ದಾರೆ ಮ್ಯಾಟಿನ ಮೇಲ್ಗಡೆ ಅಂದ್ರೆ ಡಿಫ್ರೆಂಟಾಗಿ ಇರತಕ್ಕಂತ ವುಡ್ ಕೆತ್ತನೆ ಮಾಡಿದ್ದಾರೆ.

ಈ ಪಿಕ್ಚರ್ ನಲ್ಲಿ ಎನ್ ಹೇಳೆಂದರೆ ಇದು ಒಂದು ಕಾರ್ ಶಾಪ್ ಆಗಿದೆ ಕಾರ್ ಶಾಪಿನ ಹೆಸರು ವೆಲ್ಕಮ್ ಟು ಸ್ಮಾರ್ಟ್ ವರ್ಕೌಶೋಪ್ ಆಗಿದೆ.